ಇದರ ಒಳಗಡೆ ನಾವು ಒಂದು ಮೊರೆ ಅನ್ನು ನೋಡಕ್ ಹೊಂಥವ್ರಿ ಈ ಮೊರೆ ಒಳಗಡೆ ಎಲ್ಲ ಏನ್ ಮಾಡಿರತಾರೆ ಅಂತಂದ್ರೆ ಎಲ್ಲ --

ಎನ್ ಡಬ್ಲ್ವ ಕೆಯಸ್ಆರ್ಟಿಸಿ ಅಂತ ಅಂದ್ರ ನಾರ್ತ್ ವೆಸ್ಟ್ ಕರ್ನಾಟಕ ಸ್ಟ್ರೈಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಮಿಷನ್ ಅಂತ ಅಂದು.

ಮತ್ತೆ ಥಿಯೇಟರ್ ಒಳಗಡೆ ಎಲ್ಲ ಏನ್ ಮಾಡ್ತರ್ ಅಂತ ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆಗೂದಕಿನ ಮುಂಚೆ --

ಅದ್ಕ ಇದನ್ನ ಈ ಅರ್ಟಿಸೆಮೆಂಟ್ನ ಎಲ್ಲ ಸಿನಿಮಾ ಥಿಯೇಟರ್ ಒಳಗಡೇನು ಹಾಕ್ತಾರಾ --

ಇದರ ಒಳಗಡೆ ನಾವು ಒಂದು ನವಿಲನ್ನ ನೋಡಕ್ ಹೊಂಥವ್ರಿ ನವಿಲನ್ನ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಅಂತ ಕರೀತೀವಿ ರೀ.

ಈ ಉರಗ ಒಂದ್ ಕೆರಿ ಇದ್ರ ಏನಾಗುತ್ತೆ ಅಂತ ಅಂದ್ರ ಬಹಳ ಚಲೋ ಆಗತೈತಿ ನಮ್ ಊರಾಗೂ ಒಂದ್ ದೊಡ್ಡ ಕೆರಿ ಅಯ್ತಿ.

ಇಲ್ಲಿ ನಾವು ಒಂದು ದೇವಸ್ಥಾನವನ್ನು ನೋಡಕ್ ಹೊಂಥಾವ್ ರೀ ಈ ದೇವಸ್ಥಾನ ಹಳೆಯ ರಾಜ ಮಹಾರಾಜರು ಕಟ್ಟಿಸಿರತಕಂತ--

ಈ ಕಾರ್ಮಿಕರೆಲ್ಲ ತುಂಬಾ ಶ್ರಮ ಪಟ್ಟು ಕೆಲಸ ಮಾಡ್ತರ್ ರೀ ಮತ್ ಅಂದ್ರ ಇವರಿಂದಾನೆ ದೇಶದ ಎಲ್ಲ ಫ್ಯಾಕ್ಟರೀಸ್ ಎಲ್ಲ ಇವರಿಂದಾನೆ ನಡೆಯಕ್ ಹೊಂಥಾರಿ --

ಇದರ ಒಳಗಡೆ ನಾವು ಒಂದು ಫ್ರೆಷೆರ್ಸ್ ವೆಲ್ಕಮ್ ಪಾರ್ಟಿ ಅನ್ನ ನೋಡಕ್ ಹೊಂತೀವ್ರಿ. ಇದೊಂದು ಸ್ಕೂಲ್ ಇರಬಹದು ರೀ ಇದು ಸ್ಕೂಲ್ ಒಳಗಡೆ ಏನ್ ಮಾಡ್ತಾರೆ ಅಂತ ಅಂದ್ರ --

ಇದರ ಒಳಗಡೆ ನಾವು ಶೇಕ್ ಹಾಸ್ಪಿಟಲ್ ಅನ್ನ ನೋಡಕ್ ಹೊಂಟೇವಿ ರೀ ಈ ಬೆಳಗಾಂ ಒಳಗಡೆ ಶೇಕ್ ಹಾಸ್ಪಿಟಲ್ ಬಹಳ ದೊಡ್ಡದಐತ್ರಿ ಇದು ಮತ್ತು ಶೇಕ್ ಮೆಡಿಕಲ್ ಕಾಲೇಜ್ಸ್ ಗಳು ಅದಾವರೀ.

ಮತ್ತ್ ಅಂದ್ರ ಈ ನಾವೆಲ್ಟಿ ಸ್ಟೋರ್ಸ್ ಇದು ಬೆಳಗಾಂ ಒಳಗು ಒಂದ್ ಈ ತರದ ಅಂಗಡಿ ಅಯ್ತ್ರಿ.

ಇಲ್ಲಿ ನಾವು ಒಂದು ಕೆ.ಎಸ್.ಆರ್.ಟಿ.ಸಿ. ಬಸ್ ಸ್ಟಾಂಡ್ ನೋಡಕ್ ಹೊಂತೀವ್ರಿ. ಕೆ.ಎಸ್.ಆರ್.ಟಿ.ಸಿ. ಬಸ್ ಸ್ಟಾಂಡ್ ಒಳಗಡೆ ಎಲ್ಲ ಬಸ್ಗಳು ಬಂದು --

ಗಜ್ಜರಿ ಮೊಳಗಾಯಿ ದೊಣಗಾಯಿ ಬೆಂಡೆಕಾಯಿ ಹಿಂಗ ಬಹಳ ತರಕಾರಿಗಳನ್ನ--

ಇಲ್ಲಿ ನಾವು ಈ ಚಿತ್ರದೊಳಗಡೆ ಒಂದು ಕೆ.ಎಲ್.ಈ ಸೊಸೈಟಿ ಅನ್ನು ನೋಡಕ್ ಹೊಂಥವ್ರಿ ಈ ಕೆ.ಎಲ್.ಈ ಸೊಸೈಟಿ ಅಂತ ಕೆ.ಎಲ್.ಈ ಅಂತಃ ಅಂದ್ರೆ ಕರ್ನಾಟಕ್ ಲಿಂಗಾಯತ್ ಎಜುಕೇಶನ್ ಅಂತ ಅಂದು --

ಈ ನಮ್ ಬೆಳಗಾಂ ಒಳಗಡೆ ಕೆ.ಎಲ್.ಇ ಸೊಸೈಟಿ ಇಂದ ಹೋಸ್ಪಿಟಲ್ಸ್ ಇದಾವು ರೀ ಅಂದ್ರೆ ಕೆ.ಎಲ್.ಇ ಇಂದ ಮೆಡಿಕಲ್ ಕಾಲೇಜು ಇದ್ದವು ಮತ್ತ್ --

ಸ್ಕೂಲ್ಸ್ ಆದಾವು ಮತ್ತೆ ಡಿಗ್ರಿ ಕಾಲೇಜ್ಸ್ ಆದವು ಕೇ.ಎಲ್.ಈ ಇನ್ಸ್ಟಿಟ್ಯೂಟ್ ದೊಡ್ಡ ಇನ್ಸ್ಟಿಟ್ಯೂಟ್ ಅಯ್ತ್ರಿ ಬೆಳಗಾಂ ಒಳಗಡೇ.

ಈ ಚಿತ್ರದ ಒಳಗಡೆ ನಾವು ಸುರ್ ಸೂರ್ಯ ಮುಳುಗುವುದನ್ನ ನೋಡಕ್ ಹೊಂಥಿವಿ ರೀ ಈ ಸೂರ್ಯ ಮುಳುಗುವಾಗ ನಮ್ ಕಣ್ಣಿಗೆ ಕೆಂಪ್ ಆಗಿ ಕಾನಿಸ್ತಾನ್ ರೀ.